ಏನು ಗೌಜಿ ಉಂಟಾ ಈ ವರ್ಷ ದೀಪಾವಳಿ? ಹೌದು ಎಲ್ಲಾ ಅಪ್ಪ ಅಮ್ಮ ಎಲ್ಲ ಅಣ್ಣ ತಂಗಿ ಎಲ್ಲ ಸೇರ್ತಿದೀವಲ್ಲ ಸ್ವಲ್ಪ ಗೌಜು ಮಾಡ್ತಿದ್ದಿವಿ.

ಹಾ ಇದು ತಯಾರಿ ಆಗ್ತಿದೆ. ಮತ್ತೆ ತಿಂಡಿಯೆಲ್ಲ ಮಾಡಿದ್ದಾರಾ ಅಮ್ಮ? ಹಾ ಹಾ ಮಾಡಿದ್ದಾರೆ ಗೋಳಿಬಜೆ ಮಾಡಿದ್ದಾರೆ.

ದೀಪಾವಳಿಗೆ ಗೋಳಿಬಜೆ ಮಾಡ್ತೀರಾ ನೀವು? ಅಲ್ಲಾ ಬೆಳಿಗ್ಗೆದ್ ತಿಂಡಿಗೆ. ಬೆಳಿಗ್ಗೆ ಅಲ್ಲ ನಾ ಕೇಳಿದ್ದು ದೀಪಾವಳಿಯ ತಿಂಡಿ ಆಯ್ತಾ ಕೇಳಿದ್ದು. ತಿಂಡಿಯಾ? ಇನ್ನು ತಯಾರಿ ಮಾಡ್ತಿದ್ದಾರೆ ಅವರು. ಹೌದಾ? ಚಕ್ಕುಲಿ ಉಂಡೆ. ಹ್ಮ್ ಹಾ ಹೌದು ಮತ್ತೆ ನಿಮ್ಮ ಮನೆಯಲ್ಲಿ? ನಮ್ಮದು ready ಆಗ್ತಾ ಉಂಟು ದೀಪಾವಳಿಗೆ. ಯಾರು ತಯಾರಿ ಮಾಡುವುದು? ಅಮ್ಮ ಮಾಡ್ತಾರೆ. ಹಾ ಹಾಗೆ ಹಾಗೆ.

ಆ ಬರೋಣ ಬರೋಣ ಅಂತೆ. ಒಟ್ಟಿಗೆ ಮಾಡುವ ದೀಪಾವಳಿ ಆಯ್ತಾ?

ಎಂತ?

ಇಲ್ಲ ಇಲ್ಲ ಸ್ವಲ್ಪ ಶೀತ ತೆಮ್ಮಿದೆಯಲ್ಲ ಹಾಗಾಗಿ ನಾನು.

Voice ಕೂಡ ಹಾಗೆ ಇದ್ ಇದೆ ಹ್ಮ್.

ನಿಮ್ಗೆ ಹೇಗೆ ಅನ್ನಿಸುತ್ತಿದೆ ನನ್ನ ನಾ ನಿದ್ದೆ ಮಾಡಿದ ಲೆಕ್ಕ ಅನ್ನಿಸ್ತಾ?

ಮತ್ತೆ ದೀಪಾವಳಿಯ ವಿಶೇಷಗಳು ನಿಮ್ಮದೆಲ್ಲಾ? ಹ್ಮ್ ನೀವು ಬನ್ನಿ ನಮ್ಮ ಮನೆಗೆ. ಪಟಾಕಿ ಎಲ್ಲ ತಂದಿದ್ದಾರಾ ಅಪ್ಪ? ಪಟಾಕಿ ಅಷ್ಟು ದೊಡ್ಡ ದೊಡ್ಡದೇನು ತಗೊಂಬಂದಿಲ್ಲಾ ಚಿಕ್ಕ ಚಿಕ್ಕದು ತಗೊಂಬಂದಿದಾರೆ. ಹೌದಾ? ನಮ್ಮ ಮನೆಗೆ ಎಲ್ಲ ತಕೊಂಡ್ಬಾ ಅದನ್ನೆಲ್ಲ ನಮ್ಮ ಮನೆಯಲ್ಲೆ ಬಿಡುವ.

ಹಾ ಆಗಬೋದಲ್ವಾ? ಹಾ ಆಗ್ಬೋದು ಬನ್ನಿ ನಮ್ಮ ಮನಗೆ. ಅಲ್ಲ first ಇಗೆ ನಾನ್ ನಿನ್ನನೀಗ ಕರೆದದ್ದು ಅಲ್ವ ದೀಪಾವಳಿಗೆ ಬರ್ಲಿಕ್ಕೆ ಅಪ್ಪ ಅಮ್ಮನೆಲ್ಲಾ ಕರ್ಕೊಂಡ್ ನಮ್ಮ ಮನೆಗೆ ಬಾ.

ಆ ಮಾಡುವ.

ಈ ವರ್ಷ ತುಂಬಾ ಚಂದ ಮಾಡಿ ದೀಪಾವಳಿ ಮಾಡುವ ನಾವು. ಎಲ್ಲ ಸೇರೋಣ ಯಾರ್ಯಾರ್ ಬರ್ತಿದ್ದಾರೆ ನಿಮ್ಮ ಕಡೆಯಿಂದ ಎಲ್ಲ ಇದ್ದಾರಾ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವರೆಲ್ಲ ಇದ್ದಾರೆ ಅಂದ್ರೆ ಅವರವರ ಮನೆಯಲೆಲ್ಲಾ ದೀಪಾವಳಿ ಇರ್ತದಲ್ವಾ. ಹೌದೌದೌದು ಹಾ. ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹಾ ಎಲ್ಲ ಸೌಖ್ಯ. ನಿಮ್ಮ ನಿಮ್ಮ ಕಡೆ?

ಎಲ್ಲಿದ್ದೀಯಾ office ಅಲ್ಲಿಯಾ? ಇಲ್ಲ ಇಲ್ಲ ಈವಾಗ ಸದ್ಯಕ್ಕೆ ನಾನು office ಇಂದ ಹೊರಟಿದ್ದೀನಿ ಮನೆಗ್ ಹೋಗ್ಬೇಕಲ್ಲ. ಹೌದಾ? ಸರಿ ಸರಿ . Okay ಹಾಗಾದ್ರೆ ನಾವು ದೀಪಾವಳಿಗೆ ಸಿಗುವ. ಹಾ okay, okay ಸಿಗೋಣಂತೆ.

ಹಾ ನಾನ್ಸ ಆರಾಮ್, ತುಂಬಾ ದಿನ ಆಯ್ತಲ್ಲ ಹಾಗೆ ನೆನಪಾಯ್ತು, ಹಾಗೆ ಈವಾಗ್ call ಮಾಡಿದ್ದು ಮತ್ತೆ.

ಹಾ, ಚನ್ನಾಗಿದ್ದಾರೆ. ನಿಮ್ ತಂಗಿ ಹೇಗಿದ್ದಾರೆ? ಹಾ ಎಲ್ಲ ಆರಾಮಿದಾರೆ, ನಾನ್ ಅದೇ ಹಳೆ photo ಗಳೆಲ್ಲಾ ಸಿಕ್ತಿತ್ತು ಹಾಗೆ ನೋಡ್ತಾ ಇರ್ಬೇಕಾದ್ರೆ, ನಮ್ಮ college ದಿನಗಳದ್ದು ಆ college day ಮತ್ತೆ ನಾಟಕ ಆಡಿದ್ದು. ಅದ್ರ ಬಗ್ಗೆ ಎಲ್ಲ photo ಇತ್ತು ನೋಡಿ ನೆನಪಾಯ್ತು ಹಾಗೆ ನಾನ್, ಯೋಚ್ನೆ ಮಾಡ್ತಾ ಇದ್ದೆ ಒಂದ್ ಸತಿ phone ಮಾಡುವ ಅಂತ. ಹೌದ ಎಲ್ರೂ ಅವರವರ busy ಅಲ್ಲೆ ಇರ್ತಾರೆ, phone ಮಾಡ್ಲಿಕ್ಕೆ time ಸಿಗಲ್ಲ ಅದೇ ಆಗೋಗಿದೆ. ಹೌದು ಹೌದು ಎಲ್ಲ family , ಕೆಲ್ಸ ಎಲ್ಲ busy ಆಗಿದಾರೆ. ಹೌದ್ ಹೌದ್ ಹೌದು, ಮತ್ತೆ ಇದು ಯಾವಾಗ್ meet ಆಗುವ ನಾವ್ ಎಲ್ರು? ಅದೇ ಎಲ್ಲರತ್ರಸಾ ಒಮ್ಮೆ ಮಾತಾಡಿ ಯಾವಾಗಾದ್ರೂ ಒಮ್ಮೆ ಸೇರುವ ಹಾಗೆ ಮಾತಾಡ್ಬೋದಿತ್ತು, ನೀವ್ ಯಾರಿಗಾದ್ರು ಬೇರೆಯವರಿಗೆ call ಮಾಡಿದ್ಯಾ ನಮ್ಮ sir ಯಾರಾರು ಸಿಕ್ಕಿದ್ರಾ? Sir ಎಲ್ಲ ಸಿಕ್ಕಿರ್ಲಿಲ್ಲ ಅವ್ರವರ ಕೆಲ್ಸನೆ bore ಹೊಡೆದೋಗಿದೆ, ಮತ್ತೆ ಅಲ್ಲ ಆ friends ಎಲ್ಲ ಸಿಕ್ತಿರ್ತಾರೆ ನನಿಗೆ call ಗೆಲ್ಲ. ಮತ್ತೆ ಅಷ್ಟೇ, ಮತ್ತೆ ಹೀಗೆ meet ಆಗುವ ಎಂಬ plan ಎ ಹಾಕ್ಲಿಲ್ಲ ಹಾಕ್ಬೇಕು ಹಾಗೆ, trip ಎಲ್ಲ jolly ಇತ್ತಲ್ಲ ಅವ್ರ್ದೆಲ್ಲಾ so ಅದು ಒಮ್ಮೆ recall ಮಾಡ್ಕೊಳುವ . ಆ ನಾನು ಮೊನ್ನೆ college side ಹೋಗಿದ್ದೆ, ಈಗ ಒಂದು ಎರ್ಡ್ ವಾರದ ಹಿಂದೆ ಅವಾಗ ನಮ್ಮ ಕನ್ನಡ ಗುರುಗಳು ಸಿಕ್ಕಿದ್ರು. ಅವ್ರು ಎಲ್ಲ ಕೇಳ್ತಾ ಇದ್ರು, ನಿನ್ನ ಬಗ್ಗೆ ನನ್ನ ಬಗ್ಗೆ ಮತ್ತೆ ನನ್ನ ಕೆಲವು ಸ್ನೇಹಿತರ ಬಗ್ಗೆ ಎಲ್ಲಿದ್ದಾರೆ ಏನ್ಮಾ ಡ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಯ್ತು ಅವ್ರಿಗ್ ನಮ್ ಹೆಸರೆಲ್ಲ ಇನ್ನು ನೆನಪಿದೆ. ಹಾ ಇನ್ನು ನೆನಪುಂಟು ಅಲಾ ಅಂತ ಅಲಾ. ಹೌದು ಅವ್ರು ಅವತ್ತು ಆ ನಾಟಕದಲ್ಲಿ ನೀನು ಒನಕೆ ಓಬವ್ವನ ಪಾತ್ರ ಮಾಡಿದ್ದೂ ಅವ್ರಿಗೆ ಇನ್ನು ನೆನಪುಂಟು. ಹೌದ್ ಹೌದು ಅವ್ರ್~ ಅವ್ರು ಅವ್ರ್ ಅಷ್ಟ್ ಕಲಿಸಿದ್ರು, ಆದ್ರೆ ನಮ್ಗೆ ಬರ್ತಿರ್ಲಿಲ್ಲ ಅಷ್ಟು ಮಾಡ್ಲಿಕ್ಕೆ ಅದೇ ಕಷ್ಟ ಆಯ್ತು. ಹೌದು ಹೌದು ಅದ್ ನಿಜ, ಮತ್ತೆ ನಿನ್ನ close ಸ್ನೇಹಿತೆ ಒಬ್ಳ್ ಇದ್ಲಲ್ಲ ಅವ್ಳ್ ಆರಾಮಿದಾಳ? ಹ ಅವ್ಳ ಆರಾಮಿದಾಳೆ ಅವ್ಳು ಆ ಅವ್ಳು ಕಲಿತಿದ್ದಾಳೆ ಇನ್ನು ಹಾಗೆ ಅವ್ಳು contact ಗೆ ಸಿಗ್ತಿಲ್ಲ ನಂಗ್ ಮಾತಾಡ್ಲಿಕ್ಕೆಲ್ಲ ಅಷ್ಟು.

ಹೌದು ಅದೇ, ನಿಮ್ದೆಲ್ಲ friends ಎಲ್ಲ ಸಿಕ್ತಿರ್ತೀರ?

ಆ ಸಿಕ್ತಾ ಇರ್ತೇವೆ, ಆದಷ್ಟು try ಮಾಡ್ತೇವೆ ಈಗ ಈ ಹೊಸ ವರ್ಷದ time ಅಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕು ಅನ್ನೋ ಒಂದು ಮಾತ್ ಬರ್ತಾ ಉಂಟು, ನೋಡ್ಬೇಕು ಏನ್ ಆಗ್ತದೆ ಅಂತ ಹೇಳಿ. ಹೌದು ಹೌದು ಎಲ್ರು ಒಮ್ಮೆ meet ಆಗುವ ಎಲ್ರು ಆಗ ಒಂದು full ನಾವು ಇದೊಂದು. ಹೌದು ಒಂದು ಎಲ್ಲ ಸೇರಿ college ಅಲ್ಲಿ college ಅಲ್ಲೇ ಸೇರೋ ಹಾಗೆ ಮಾಡಿದ್ರೆ ಒಳ್ಳೇದಿರ್ತದೆ . Meet ಆದ್ ಹಾಗೆ ಗುರುಗಳನೆಲ್ಲ meet ಆಗ್ಬೋದು ಹೌದು.

ಹೌದು ಹೌದು, ಮತ್ತೆ ಮತ್ತೆ . ಹಾ ನಾನು ಆರಾಮು, ಈ ಕೆಲಸದ busy ಅಲ್ಲಿ ತುಂಬಾ ಕಷ್ಟ ಇದೆ ಬೆಳಿಗ್ಗೆ ಇಂದ ಸಂಜೆವರೆಗೆ ಕೆಲಸವೇ ಆಯ್ತು ಹೊರಗಡೆ ಹೋಗ್ಲಿಕ್ಕೂ time ಸಿಕ್ತಾ ಇಲ್ಲ. ಹೌದ್ ಹೌದ್ ಹೌದ್ ಅದ್ ಹೌದು ಮತ್ತೆ ಎಲ್ಲಿಂದ call ಮಾಡ್ಲಿಕ್ಕೂ time ಸಿಗಲ್ಲ ಅದೇ.

ನಿಮ್ದು, ಎಲ್ಲ ಹೇಗೆ? ಹಾ ಪರ್ವಾಗಿಲ್ಲ, ಕಷ್ಟ ಇದೆ ಓದುವಾಗ ಅನ್ನಿಸ್ತಿತ್ತು ಕೆಲ್ಸ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತಿತ್ತು ಈಗ ಕೆಲ್ಸ ಸಿಕ್ಕಿದ್ಮೇಲೆ ಅಯ್ಯೋ ಓದುವಾಗ್ಲೇ ಚೆನ್ನಾಗಿತ್ತಲ್ಲ life ಎಲ್ಲ friends ಜೊತೆ . ನಿಜ ಅದೇ ನಾನ್ ಈಗ photo ನೋಡ್ಬೇಕಾದ್ರೆ ಹಳೇದು ಅದೇ ಅನಿಸ್ತಾ ಇತ್ತು college life ಇದ್ದಾಗ, ಇನ್ನೂ ಕೆಲ್ಸ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತಾ but . ಇವಾಗ college life best ಬೆಳಿಗ್ಗೆ ಎದ್ದು ಹೋಗಿ ಆ friends ಜೊತೆ meet ಆಗೋದು ಮಾತಾಡೋದ್, ಖುಷಿಯಾಗಿರೋದು ಎಲ್ಲಾ ಚೆನ್ನಾಗ್ ಇರ್ತಿತ್ತು.

ಅದ್ ಹೌದು ಎಲ್ರು ಒಮ್ಮೆ meet ಆದ್ರೆ ಇನ್ನೊಮ್ಮೆ recall ಮಾಡಿದ ಹಾಗೆ ಆಗತ್ತೆ, meet ಆಗುವ ಅಲಾ?

ಹಾ meet ಆಗುವ, ನಾನು ನೋಡ್ತೇನೆ ಆ ನನ್ ಹತ್ರ ಎಷ್ಟು ಜನರ contact number ಉಂಟಂತ ನೋಡ್ತೇನೆ ಸಿಕ್ಕಿದೋರಿಗೆಲ್ಲ message ಹಾಕ್ತೇನೆ.

ನಿನ್ನ friends ಗೆ ನೀನ್ಸ ಮಾಡು. ನಾನ್ಸ try ಮಾಡ್ತೇನೆ ಎಲ್ರೂ ಒಮ್ಮೆ meet ಆಗುವ ಆಗ್ಬೋದ? ಹಾ ಸರಿ, ಮನೇಲೆಲ್ಲ ಆರಾಮಲ್ಲ? ಹಾ ಆರಾಮ್ ಆರಾಮ, okay .

ನಾನಿಗಷ್ಟೇ ಊಟ ಮುಗಿಸಿ ಬಂದೆ.

ಹ ಹೌದು ಇವತ್ತು ಕ್ಯಾಬೇಜ್ ಇತ್ತು, ನಿಂದಾಯ್ತ ಊಟ? ಇಲ್ಲ ನಾನೀಗ ಊಟಕ್ಕೆ ಹೊರಟದ್ದು. ಹೌದ ಏನ್ special? Special ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಅಮ್ಮ ಬುತ್ತಿಗೆ ಹಾಕಿ ಕೊಟ್ಟಿದ್ದಾರೆ, ನಾನ್ ಅದನ್ನೇ ಹಿಡ್ಕೊಂಡು ಬಂದಿದ್ದೇನೆ.

ಹೌದ ಅದು ನಾನು free ಇದ್ದೇನೆ, call ಮಾಡಿದ್ದು ಒಳ್ಳೆದಾಯಿತು.

ಹೌದು ಇವತ್ತು ಅಂದ್ರೆ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ ನನ್ಗೆ, ಜ್ವರ ಇತ್ತು ಅದಕ್ಕೆ ರಜೆ ತಕೊಂಡೆ. ಹೊ ಹೌದಾ ಏನು ice cream ಎಲ್ಲ ತುಂಬ ಜಾಸ್ತಿ ತಿಂತೀರಂತಲ್ವ? ಇಲ್ಲ ಇಲ್ಲ ಲಾವಣ್ಯ, ನನ್ಗೆ ಅಂದ್ರೆ ಇದು ವಾತಾವರಣ ಇದೆ ಅಲ ಅದರಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಉಂಟಲ ನನ್ಗೆ ಜ್ವರ, ಶೀತ ಎಲ್ಲ start ಆಗ್ತಾದೆ. ಹೊ ಹಾಗಾಗಿಯಾ?

ಹೌದು, ಈ ಚಳಿ ಎಲ್ಲ ಈಗ ಇರ್ತದೆ ಮತ್ತೆ ಸಾಯಂಕಾಲ ಎಲ್ಲ ಮಳೆ ಬರ್ತದೆ ಮರ್ರೆ ನನ್ಗೆ ಇಲ್ಲಿ ಆರೋಗ್ಯೆಲ್ಲ ಕೆಟ್ಟು ಹೋಗಿದೆ.

ಅದು ಹೌದು ಈವಾಗ ವಾತಾವರಣ ಹೇಗಿರ್ತದಂತ ಹೇಳಿಕ್ಕೆ ಆಗುದಿಲ್ಲಲ್ಲಾ, ಬೆಳಿಗ್ಗೆ ಒಂದು ಚಳಿ ಇದ್ರೆ, ಮಧ್ಯಾಹ್ನ ಬಿಸಿಲಿರ್ತದೆ ಸಂಜೆ ಅಷ್ಟರಲ್ಲಿ ಮಳೆ ಬರ್ತದೆ. ಹೌದು ಮತ್ತೆ ಈಗ ಜ್ವರ ಎಲ್ಲ ಕಡೆಯಲ್ಲಿಸ ಇದೆ ಅಲ್ವ, ಮಕ್ಕಳೆಲ್ಲ ರಜೆ ತಗೋಳ್ತಿದ್ದರೆ ನಮ್ಮ ಪಕ್ಕದ ಮನೆಯಲ್ಲಿ ಎಲ್ಲ. ಹೌದು, ಈಗ ನಾನ್ ಕೂಡ ನೋಡಿದೆ ಮೊನ್ನೆಯಷ್ಟೇ ಮನೆಹತ್ರದಲ್ಲೆಲ್ಲ ಎಲ್ರು ಜ್ವರ ಅಂತೆಲ್ಲ ಹೇಳ್ತಾ ಇದ್ರು. ಹೌದು, ಈ ವಾತಾವರಣದಲ್ಲಿ ಏರುಪೇರೆಲ್ಲ ಆಗಿ ನಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ. ಹೌದು, ಈಗ ವಾತಾವರಣ ಏರುಪೇರು ಆಗುದರಿಂದನೇ ಆರೋಗ್ಯ ಹೆಚ್ಚು ಕೆಡ್ತಾ ಉಂಟು ಅಷ್ಟೇ ಅಲ್ಲದೆ ಮತ್ತೆ ಈಗ ವಾತಾವರಣದಲ್ಲಿ ಏರುಪೇರು ಆಗುದರಿಂದ ಕೃಷಿಗೆ ಕೂಡ ಕಷ್ಟವೇ ಅಲ್ವ. ಹೌದು, ಮತ್ತೆ ಮಳೆ ಬರ್ತದೆ ತುಂಬಾ ಈಗ ಬೇಕಾಗಿಲ್ಲ ಅಲ ಮಳೆಯೆಲ್ಲ, ಆದ್ರೂ ಬರ್ತದೆ ಈಗ ಹುಳ ಎಲ್ಲ ಬಂದು ಕೃಷಿ ಎಲ್ಲ ಹಾಳಾಗ್ತದೆ. ಹೌದು, ಈ ಮಳೆ ಬೇಕಾದ time ಲ್ಲಿ ಕೂಡ ಬರುದಿಲ್ಲ ಹಾಗೆ ಈಗ ಬಂದ್ರೂ ಪ್ರಯೋಜನ ಇಲ್ಲ. ಹೌದು, ಮತ್ತೆ ಇದು ಕೃಷಿಕರಿಗೆಲ್ಲ ಕಷ್ಟ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಮಳೆ ಬಂದ್ಮೇಲೆ ಎಷ್ಟು loss ಆಗಿದೆ ತುಂಬಾ ಮನೆಯೆಲ್ಲ ಕೊಚ್ಚಿ ಹೋಗಿದೆ, ಅವರಿಗೆ ಆರ್ಥಿಕ ಕಷ್ಟಕೂಡ ಉಂಟು. ಹೌದು ಈಗ ವಾತಾವರಣ ಈ ರೀತಿ ಬದಲಾವಣೆ ಆಗುದರಿಂದ, ಕೃಷಿಗೆ ಕೂಡ, ಕಷ್ಟಾಗ್ತದೆ ಆದ್ದರಿಂದ ಆರ್ಥಿಕ ಸಮಸ್ಯೆ ಕೂಡ ಉಂಟಾಗ್ತಾ ಉಂಟು. ಹೌದು ಮತ್ತೆ ನನ್ಗೆ ಮಾವಿನ್ಕಾಯಿಯಂದ್ರೆ ತುಂಬಾ ಇಷ್ಟ, ಈ ಮಳೆಯೆಲ್ಲ ಬರ್ತದೆ ಅಲ, ಎಲ್ಲ ಹುಳ ಬೀಳ್ತದೆ. ಹೌದು ಈಗ ತಿನ್ಲಿಕ್ಕೆ ಕೂಡ ಯಾವುದು ಹಣ್ಣು ಅಥ್ವಾ ತರ್ಕಾರಿ ಕೂಡ ಹಾಗೆ ತಿನ್ಲಿಕ್ಕೆ ಕೂಡ ಕಷ್ಟವೇ ಅಲ್ವ.

ಮತ್ತೆ ಈಗ ನನ್ಗೆ ice cream ಹೇಳುದು, ನನ್ಗೆ ತಿನ್ಲಿಕ್ಕೆ ಆಸೆಯಾಗ್ತದೆ ಆದ್ರೆ ತಿನ್ಲಿಕ್ಕೆ ಆಗುದಿಲ್ಲ, ಈ ಚಳಿ ಸೆಕೆ ನಡುವಲ್ಲಿ ನನ್ಗೆ ತಿನ್ಲಿಕ್ಕೆ ಆಗುದಿಲ್ಲ.

ಹೌದು ಈಗ ತಂಪು ಆಹಾರ ಎಲ್ಲ ಸೇವಿಸ್ಲಿಕ್ಕೆ ಕೂಡ ಭಯಾಗ್ತದೆ, ಅಂದ್ರೆ ಯಾವಾಗ ಮಳೆ ಬರ್ತದೆ, ಯಾವಾಗ ಚಳಿ ಇರ್ತದಂತ ಗೊತ್ತಾಗುದಿಲ್ಲಲ, ಆಹಾರ ನನ್ಗೆ ಆಸೆ ಆಗ್ತದೆ ಇಂತಹ ಆಹಾರ ಸೇವಿಸ್ಲಿಕ್ಕೆ ಆದ್ರೆ. ಈ ವಾತಾವರಣದ ಏರುಪೇರಿಂದಾಗಿ ಅದು ಕೂಡ ಸೇವಿಸ್ಲಿಕ್ಕೆ ಭಯಾಗ್ತದೆ. ಹೌದು ಲಾವಣ್ಯ, ಅದು ಹೌದು, ಮತ್ತೆ ಊಟ ಮುಗಿಸಿ ಏನು work ಗೆ join ಆಗುದ. ಹ ಹೌದು, ಇನ್ನೂ ಈಗ ಸ್ವಲ್ಪ ಜನ ಇದ್ರು, ಅಲ್ಲಿ ಕುತ್ಕೊಳ್ಳಿಕೆ ಜಾಗ ಇರ್ಲಿಲ್ಲ ಹಾಗಾಗಿ ಹೇಗಿದ್ರು free ಇದ್ದೆ ಅಲಾ ಅದಕ್ಕೆ ನಿಮ್ಗೆ call ಮಾಡಿದ್ದು. ಹೌದಾ ಒಳ್ಳೆದಾಯಿತು, ನನ್ಗೆಸ bore ಆಗ್ತಿತ್ತು ಮನೆಯಲ್ಲಿ call ಮಾಡಿದ್ದು ಒಳ್ಳೆದಾಯಿತು.

ಸರಿ ಹಾಗಾದ್ರೆ, ನಾನು ಇನ್ನು ಊಟ ಮಾಡಿ, ಇನ್ನೊಂದ್ಸಲ ನಿಮ್ಗೆ call ಮಾಡ್ತೇನೆ.

ಅಹ್ ನಾನ್ ಚೆನ್ನಾಗಿದ್ದೇನೆ, ನೀನ್

ಅಹ್ ಮನೆಯಲ್ಲೆಲ್ಲಾ ಹುಷಾರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ?

ನಮ್ಮ ಮನೆಯೆಲ್ಲಾ ಹುಷಾರ್ ಇದ್ದಾರೆ, ಮತ್ತೆ college ಗೆಲ್ಲಾ ರಜೆ ಸಿಕ್ತಲ್ಲ?

ಅಹ್ college ಈಗೆ ರಜೆ exam ಆಯ್ತಲ್ವಾ, ರಜೆಯಲ್ಲಿ ಇದ್ದೇನೆ .

ಅಹ್ ಹಾಗೆ ಒಂದು, ಪ್ರಯಾಣ ಒಂದು ಇದು ಮಾಡ್ತಾ ಇದ್ದೇವೆ, ಪ್ರಯಾಣಾ ಹೋಗ್ವಾ ಅಂತ.

ಅಹ್ ಎಲ್ಲಿಗೆ ಹೋಗುದು ಪ್ರಯಾಣಾ?`

ನಾವು ಆಚೆ Goa side ಹೋಗ್ವಾ ಅಂತ ಇದ್ದೇವೆ.

ಹಾಗೇ ನೀನು ಬರ್ತೀಯಾ ಅಂತ ಹೇಳಿ ಕೇಳೋದಿಕ್ಕೆ, ನಾನು phone ಮಾಡಿದೆ?

ಅಹ್ ಹೋಗ್ವಾ next week ಇನ್ ಮುಂದಿನ ವಾರ ಹೋಗ್ವಾ?